ಅದರಲ್ಲಿ ಇಬ್ಬರು ಮನುಷ್ಯರು ಮುಟ್ಟಿಕೊಂಡು ನಮಸ್ಕಾರ ಮಾಡುತ್ತಿದ್ದಾರೆ.

ಹಾಗೂ ಒಂದು ಗ್ರೀನ್ ಮ್ಯಾಟ್ ಇದೆ ಒಂದು ಗೋಡೆಗೆ ಎಲ್ಲೊ ಕಲರ್ ಬಣ್ಣವು ಇದೆ ಒಂದು ಗೋಡೆಗೆ ಬ್ಲಾಕ್ ಕಲರ್ ಬಣ್ಣವು ಸಹ ಇದೆ.

ಅಸ ರಿಸರ್ವ್ ಬ್ಯಾಂಕ್ ಆಪ್ ಇಂಡಿಯಾ ಇದರಲ್ಲಿ ಒಳ್ಳೆಯ--

ಇದರ ಮುಂದೆ ಒಂದು ಗಾಡಿಯು ಇದೆ.

ಅಲ್ಲಲ್ಲಿ ಕಬ್ಬಿಣದ ತ್ರೆಡ್ಡು ಗಳನ್ನು ಹಾಕಿದ್ದಾರೆ.

ಹಾಗು ಇದರ ಮುಂದೆ ತುಂಬಾ ವೆರೈಟಿಯ ಗಾಡಿಗಳಿವೆ ಹಾಗು ಇದರ ಮುಂದೆ ಒಂದು ಲೈಟ್ ಬೋರ್ಡ್ ಇದೆ.

ಇದು ತಾರ್ ರೋಡ್ ಪಕ್ಕದಲ್ಲಿ ಎರಡು ಹೆಮ್ಮೆಗಳಿವೆ.

ಎರಡು ಮರಗಳು ಹಾಗೂ ಸುತ್ತಲೂ ಬಂಡೆಗಳಿರುವುದರಿಂದ ನೋಡಲು ಚೆನ್ನಾಗಿ ಇದೆ.

ಬೆಳಕು ಸಹ ತುಂಬಾ ಚೆನ್ನಾಗಿ ಬೀಳುತ್ತಿದೆ.

ಇಲ್ಲಿ ಕೈ ತೊಳೆಯಲು ಒಂದು ಸಿಂಕ್ ಇದೆ ಹಾಗು ಒಂದು ಫ್ಯಾನ್ ಇದೆ.

ಇದು ಹೆಣ್ಣು ಮಕ್ಕಳ ಬಟ್ಟೆಗಳಾಗಿರುತ್ತದೆ ಇದು ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಸಹ ಆಗಿರುತ್ತದೆ.

ಚೂಡಿದಾರ್ ಹಾಗೂ ಟಾಪ್ ಕ್ರಾಪ್ ಟಾಪ್ಸ್ ಗಳು ಸಹ ಇಲ್ಲಿ ನಿಮಗೆ ಸಿಗುತ್ತಿದೆ.